ಇದು ಒಂದು ದೊಡ್ಡದಾದ ಗ್ರೌಂಡ್ ಆಗಿದೆ ಇಲ್ಲಿ ತುಂಬಾ ಜನರು ಕುಳಿತುಕೊಂಡಿದ್ದಾರೆ ಮತ್ತು ಬಾವುಟವನ್ನು ಹಾಕಿದ್ದಾರೆ ಇಲ್ಲಿ ತುಂಬಾ ಜನ ಆಟ ಆಡತ್ತಿದ್ದಾರೆ ಸುತ್ತಲೂ ಜನ ಇದ್ದಾರೆ ಹಾಗೂ ದೂರದಲ್ಲಿ ಗಿಡ ಮರಗಳನ್ನು ಗಳನ್ನು ನೋಡಬಹುದಾಗಿದೆ.

ಇಲ್ಲಿ ತುಂಬಾ ಜನರು ಆರೆಂಜ್ ಕಲರ್ ಬಟ್ಟೆಯನ್ನ ಹಾಕಿಕೊಂಡಿದ್ದಾರೆ ಇಲ್ಲೇ ಅದ್ಬಿಲ್ತಿದ್ದಾರೆ ಇವರ ಪಕ್ಕದಲ್ಲಿ ಒಂದು ಬಬ್ಯಾಗನ್ನು ನಾವು ನೋಡಬಹುದು.

ಇದು ಒಂದು ದೊಡ್ಡದಾದ ಆಟದ ಮೈದಾನವಾಗಿದೆ ಇಲ್ಲಿ ತುಂಬಾ ಜನ ಮಕ್ಕಲು ಆಟವಾಡುತ್ತಿದ್ದಾರೆ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೆ.

ಇದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ ಇದರ ಮುಂದೆ ಚಿಕ್ಕ ಚಿಕ್ಕ ಗಿಡಗಳ್ಳನ್ನು ನಾವು ನೋಡಬಹುದು ಹಚ್ಚಹಸಿರಾಗಿದೆ ಬಿಲ್ಡಿಂಗು ತುಂಬಾ ಹಳೆಯದಾಗಿದೆ ಅಹ್ ಗೋಪುರದ ರೀತಿ ಕೂಡ ಈ ರೀತಿ ಇ ಬಿಲ್ಡಿಂಗ್ ಅಲ್ಲಿ ಇದೆ.

ಮತ್ತೆ ಮರಗಳು ಕೂಡ ನಾವು ನೋಡಬಹುದು ಮತ್ತು ವಿದ್ಯುತ್ ಲೈನನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಗೇಟ್ ಕೂಡಾ ಇದೆ.

ಇಲ್ಲಿ ನಾವು ಸೂರ್ಯನ ಕಿರಣವನ್ನಾ ನೋಡಬಹುದಾಗಿದೆ ಸಂಜ್ಜೆ ಹೋತಾಗಿದೆ .

ಇದು ಒಂದು ಫೀಮೇಲ್ ಜನರಲ್ ವಾರ್ಡ್ ಎಂದು ಹಾಕ್ಕಿದ್ದಾರೆ. ಇಲ್ಲಿನು ಒಂದು ಬೆಡ್ ಅನ್ನ ನೋಡಬಹುದು ಇದರ ಹಿಂದೆ ಎರಡು ಕಿಟಕಿ ಗಳ್ಳನ ಕೂಡ ಇವೆ ಒಂದು ಬಾಗಿಲು ಇದೇ.

ಇದು ಒಂದು ಚಿಕ್ಕ ಅಂಗಡಿ ಆಗಿದೆ ಇದರ ಮುಂದೆ ಒಂದು ಚಿಕ್ಕದಾದಂಥ ಗಿಡ ನೆಟ್ಟಿದಾರೆ. ಇಲ್ಲಿ ಇಬ್ಬರು ವ್ಯಕ್ತಿ ಯನ್ನು ನಾವು ನೋಡಬಹುದು.

ಇಲ್ಲಿ ಆರ್ಚ್ಬಾ ರೀತಿಯಲ್ಲಿ ಬಾಗಿಲುಗಳನ್ನು ಹಾಕಿದ್ದಾರೆ ಹಾಗೂ ಇಲ್ಲಿ ಕಬ್ಬಿಣದ ಒಂದು ಬಿರುವನ್ನು ನೋಡಬಹುದು ಮತ್ತು ಒಂದು ಡೋರ್ ಕೂಡ ಇದೆ ಅದರ ಮೇಲೆ ಚಿಕ್ಕ ಚಿಕ್ಕ ಕಿಟಕಿ ಗಳು ಕೂಡ ಇದ್ದಾವೆ.

ಇಲ್ಲಿ ನಾವು ತುಂಬಾ ಜನರನ್ನು ನೋಡಬಹುದು. ಇಲ್ಲಿ ಛತ್ರಿಯನ್ನು ಹಾಕಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇಲ್ಲಿ ಬಾಳೆ ಹಣ್ಣು ಕೂಡ ನಾವು ನೋಡಬಹುದು. ಮುಂದಿನ ಅಂಗಡಿಯಲ್ಲಿ ಒಬ್ಬ ಒಬ್ಬ ಮಹಿಳೆ ಕುಳಿತುಕೊಂಡು ಹೂವನ್ನು ವ್ಯಾಪಾರ ಮಾಡುತ್ತಿದ್ದಾಳೆ.